ಹಾಗು ಎಂಟ್ರನ್ಸ್ ಇನಲ್ಲಿ ಗ್ರೀನ್ ಮ್ಯಾಟಿನಿಂದ ಕೂಡಿದೆ.

ಹಾಗೂ ಒಳಗಡೆಯನ್ನು ಹೂವ ಪ್ರತಿ ಹೂವಗಳಿಂದ ನೋಡಬಹು--

ಹಾಗು ಈ ಬಸ್ ಸ್ಟಾಂಡ್ ಫುಲ್ ಕಾಲಿನಿನ ಸಿಮೆಂಟಿನ ನಲ್ಲಿ ಜೋ--

ಈ ಕಟ್ಟಡದಲ್ಲಿ ನಾಲಕ್ಕು ಫ್ಲೋರ್ ಅನ್ನು ನೋಡಬಹುದು.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಆಸ್ಪತ್ರೆ.

ಆಫೀಸ್ ಒಂದು ವುಡ್ ವರ್ಕ್ ಇಂದ--

ಹಾಗೂ ಈ ಚಿತ್ರದಲ್ಲಿ ಐವರು ಜನಗಳು ಇದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಸುಂದರವಾದಂತಹ ಮಸೀದಿಯನ್ನು ನೋಡಬಹುದು.

ಗೋಡೆ ಮೇಲೆ ಚಾರ್ಟ್ ಗಳನ್ನು ಹಾಕಿರುವುದನ್ನು ನೋಡಬಹುದು.

ಈ ಮದುವೆಯ ಮಂಟಪದ ಮುಂದೆ ಒಬ್ಬ ಮನುಷ್ಯನು ನೋಡುತ್ತಿರುವುದನ್ನು ನಾವು ಕಾಣಬಹುದು.

ಹಾಗು ಕಾರ್ ಮಾಲಿಕನನ್ನು ನೋಡಬಹುದು ಅದರ ಪಕ್ಕದಲ್ಲಿ ವಾಷರ್ನನ್ನು ನೋಡಬಹುದು.

ಇಲ್ಲಿ ಪಿ_ಟಿ ಶಿಕ್ಷಕನು ಮಕ್ಕಳಿಗೆ ಕ ಕಲಿಸಿಕೊಡುತ್ತಿದ್ದಾನೆ.

ಹಾಗು ಈ ಕಟ್ಟಡದ ಒಂದು ಮೂಲೆಯಲ್ಲಿ ಒಬ್ಬ ಮನುಷ್ಯನ್ನು ನಾವು ನೋಡಬಹುದು.

ಹಾಗೂ ಈ ಕಟ್ಟಡವು ಸಂಪೂರ್ಣವಾಗಿ ಕಲ್ಲಿಂದ.

ಈ ಮಸೀದಿಯಲ್ಲಿ ಮುಸಲ್ಮಾನರು ನಾನಾ ತರಹದ ಬಟ್ಟೆಯನ್ನು ಹಾಕಿಕೊಂಡು ನಮಾಜ್ ಮಾಡುತ್ತಿದ್ದಾರೆ.

ಹಾಗು ಈ ಕ್ರೀಡಾಂಗಣವು ನೀಲಿ ಬಣ್ಣದಿಂದ ಮತ್ತು ಹಸಿರು ಬಣ್ಣದಿಂದ ಕೂಡಿದೆ.

ಈ ಚಿತ್ರದಲ್ಲಿ ನಾವು ಅಪಾರ್ಟ್ಮೆಂಟಿನ ಕೆಳಗಡೆ ಇಲ್ಲಂತಿರುವ ಸೈಕಲ್ ಸ್ಟ್ಯಾಂಡನ್ನು ನೋಡಬಹುದು.

ಈ ಚಿತ್ರದಲ್ಲಿ ದೊಡ್ಡದಾದಂತಹ ಕೆರೆ ಒಂದು ಇದೆ.

ಹಾಗು ಈ ಹಾಸ್ಪಿಟಲು ಫುಲು ಟೈಲಾಸ್ ಇಂದ ಮೇಡಪಟ್ಟಿದೆ.

ಹಾಗು ಈ ಚಿತ್ರದಲ್ಲಿ ಒಂದು ಮರವನ್ನು ನಾವು ನೋಡಬಹುದು ಅದರ ಪಕ್ಕದಲ್ಲಿ ಒಂದ್ ಲೈಟು ಇ --

ಈ ಚಿತ್ರದಲ್ಲಿ ಮೂಲವಾಗಿ ನಾವು ಒಂದು ನೃತ್ಯದಾರಿಯನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಟ್ರೈಬ್ ಆಫ್ ನೆಕ್ಸ್ಟ್ ಲೈಫ್ ಫೌಂಡರ್ ವಾಟ್ ಇಸ್ ಟಾಸ್ಕ್ ಎಂಬ ಪುಸ್ತಕಗಳು ಕಾಣುತ್ತಿದ್ದಾವೆ.

ಈ ಚಿತ್ರದಲ್ಲಿ ಅಪಘಾತಕ್ಕೆ ಒಳಗದ ಕಾರುಗಳು ಇದ್ದಾವೆ.